ಅಂದ್ರ ಈ ನದಿಯನ್ನ ದಾಟಬೇಕು ಅಂತಂದ್ರ ಅವುಕ್ಕೆ ಒಂದು ಸೇತುವೆ ಮಾಡಿರ್ತಾರ .

ಈ ಸಂತಿಯೊಳಗಡೇ ಎಲ್ಲರು ಸಂತೆ ಮಾಡಕೆ ಬಂದಿರ್ತಾರ.

ಈ ಸಂತೆ ಬಂದ್ ಜನ ಎಲ್ಲ ಇಲ್ಲಿ ಸಂತೆ ತಗೋಣಾಕ್ ಹೊಂಟರು.

ಲೈಟ್ ಹಾಕಿ ಡೆಕೋರೇಷನ್ ಮಾಡ್ಯಾರ ಅಂದ್ರ ಅಲ್ಲಿ ಏನ ಜಾತ್ರೆ ಐತಿ ಅಂತ ಅನ್ನಿಸತೈತಿ ನನಗೆ.

ಕೈಯಾಗ್ ಒಂದ್ ಖಡ್ಗ ಹಿಡ್ಕೊಂಡನ ಈ ಶಿವಾಜಿ ಬಹಳ ಪವರ್ಫುಲ್ ಇರ್ತನಾ ಆಮೇಲೆ ಶಿವಾಜಿ.

ಈ ಭತ್ತವನ್ನ ಬೆಳೆಯಕ ನೀರ್ ಬಹಳ ಬೆಕಾಕತಿ.

ಈ ಬಸ್ಸ ಬಹಳ ದೊಡ್ಡದಿರ್ತತಿ ನೋಡಾಕ ಆಮೇಲೆ --

ನಾವು ಇಲ್ಲಿ ಒಂದು ಟಾಕೀಸ್ ನ ನೋಡೋಕ್ಹೊಂತಿವಿ ಸಿನಿಮಾ ಥಿಯೇಟರ್ ಅನ್ನ ನೋಡಕ್ಹೊಂತಿವಿ.

ನಾವು ಇಲ್ಲಿ ಒಂದು ಹೋಟೆಲ್ನ ನೋಡಕ್ ಹೊಂತಿವಿ ಇಲ್ಲಿ.

ಐಹೊಳೆ ದೇವಸ್ಥಾನ ನೆನಪ್ ಅಕಾತ್ರಿ ಯಾಕಂದ್ರ--

ಈ ಫಾಲ್ಸ್ ನೋಡಕ್ ಬಹಳ ದೊಡ್ಡದೈತ್ರಿ ನಮ್ಮ ಕರ್ನಾಟಕದ್ ಒಳಗಡೆ ಬಹಳ ಫಾಲ್ಸ್ ಅದಾವ್ ರೀ.

ಈ ನದಿಗಳೆಲ್ಲ ಏನ್ ಹರ್ಕಂಡ್ ಬರ್ತವಾಲರಿ ಅವು ಹರ್ಕಂಡ್ ಬಂದ್ ಈ ಫಾಲ್ಸ್ ಅನ್ನ ನಿರ್ಮಾಣ ಮಾಡ್ತವ್ರಿ.

ಇಲ್ಲಿ ನಾವು ಈ ಚಿತ್ರದೊಳಗಡೆ ಒಬ್ಬ ಬಾಡಿ ಬಿಲ್ದರ್ ಅನ್ನ ನೋಡಕ್ ಹೊಂತಿವಿ.

ಈ ಬಾಡಿ ಬಿಲ್ದರ್ ಫುಲ್ ಬೋಡಿಯನ್ನ ಬಿಲ್ಡ್ ಮಾಡಿ ಪೋಸ್ ಕೊಡ್ಕೊಂಡ್ ಫೋಟೋ ಹೊಡ್ಕೊಳ್ಳೊಕೆ ಹೊಂಟಾನ್ರೀ.

ನಾವು ಈ ಚಿತ್ರದೊಳಗಡೆ ಒಂದು ಆನೆಯನ್ನ ನೋಡಕ್ ಹೋನ್ತಿವ್ರಿ ಈ ಆನೆ ನೋಡಕ್ ಬಹಳ ದೊಡ್ಡದೈತ್ರಿ.

ನಾವು ಚಿತ್ರದೊಳಗಡೆ ಇಲ್ಲಿ ಫೆಡರಲ್ ಬ್ಯಾಂಕ್ ನೋಡಕ್ ಹೋನ್ತಿವ್ರಿ.

ಈ ಫೆಡರಲ್ ಬ್ಯಾಂಕ್ ಆಲ್ಮೋಸ್ಟ್ ಸಿಟಿ ಒಳಗಡೆ ಬಹಳ ಇರ್ತಾವ ರೀ ಅದರ ಹಳ್ಳಿ ಯೊಳಗೆ ಯಾವ್ದು ಜಾಸ್ತಿ ಕಂಡುಬರೋಲ್ಲ.

ಆಹ್ಹ್ ಎ.ಟಿ.ಎಂ. ಇಂದ ಎ.ಟಿ.ಎಂ. ಹೋಗಿ ನಾವು--

ಮತ್ತ ಎ_ಟಿ_ಎಂ ಲಾಂಗ್ ಫರ್ಮ್ ಎನಿ ಟೈಮ್ ಮನಿ ಅಂತಂದ್ರ ಇಪ್ಪತ್ನಾಲ್ಕು ತಾಸು --

ಈ ಪೆಟ್ರೋಲ್ ಬಂಕ್ ನೋಡಾಕ ದೊಡ್ಡದೈತ್ರಿ ಮತ್ತಂದ್ರ ಈ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ --

ಡೀಸೆಲ್ ಬೇಕ್ ಹ್ಯಾಂಗ ಡೀಸೆಲ್ ನಾವ್ ಹಾಕಿಸ್ಕೊಬಹುದು ಮತ್ತ --

ಈ ಪೆಟ್ರೋಲ್ ಕಿನ ಡೀಸೆಲ್ ಬಹಳ ರೇಟ್ ಕಮ್ಮಿ ಇರತೈತ್ರಿ ಯಾಕಂದ್ರ ಪೆಟ್ರೋಲ್ಗೆ ಅದು ಹಚ್ಚಾಕ --

ಒಂದು ಕಡೆ ಎಲ್ಲ ಪುರ ಕಲ್ಲಿನ ಗೋಡೆ ನಿರ್ಮಾಣ ಮಡ್ಯಾರ್ ರೀ ಮತ್ತ ಈಕಡೆ ಎಲ್ಲ ಪೂರಾ --

ಈದ್ ಇನ್ನೊಂದ್ ಎರಡ್ ಗೋಡೆಯೇನೋ ಉಳ್ಕೊಂಡವು ಆಹ್ಹ್ ಗೋಡೆ ಮ್ಯಾಗೆ ಬೀಳ್ತವು.

ಅಲ್ಲೇ ತೊಳಿತೀವಿ ರೀ ನಮ್ ಕೆರೆಯಾಗ ತೊಳಿತೀವಿ ಮತ್ತಂದ್ರ ನಾ ಇದ್ರಿಂದ.

ಮತ್ತ ಈ ಬೆಳಗಾಂ ಬಸ್ಸ್ಟ್ಯಾಂಡ್ ಈ ಸಿಟಿ ಬಸ್ಸ ಕೂಡ ಬಹಳ ಅಡ್ಡ ಆಡ್ತಾವ್ ರೀ.

ಮತ್ತ ಈ ಬೆಲಗಾವ್ ಒಳಗಡೆ ಬುಸ್ಸ್ಟ್ಯಾಂಡಿಂದ್ ಎಲ್ಲ --

ಇಲ್ಲಿ ಇದರ ಒಳಗಡೆ ನಾವು ಒಂದು ಗಾರ್ಡನ್ ನೋಡಕ್ ಹೋನ್ತಿವ್ರಿ.

ಇಲ್ಲಿ ನಾವು ಒಂದು ಶಾಲೆ ಗುಡಿಯನ್ನ ನೋಡಕ್ ಹೋನ್ತಿವ್ರಿ ಈ ಶಾಲೆ ಗುಡಿಯೊಳಗಡೆ ಹುಡುಗ್ರೆಲ್ಲಾ ಏನ್ ಮಾಡಕ್ ಹೊಂಟಾರ್ ಅಂದ್ರ--